ದಸರಾ ಹಬ್ಬದಲ್ಲಿ ಆ ಆ ಆನೆ ಅಂಬರೀನ ಹೊಕ್ತಾಇರುತೇ ಏಳೂನೂರು ಐವತ್ ಕೇಜಿ ಚಿನ್ನದ ಚಾಂಬುಡೇಶ್ವರಿ ದೇವತೆಯನ್ನು--

ಸೇವಿಂಗ್ಸ್ ಅಕೌಂಟ್ ಅಲ್ಲಿ ನಮಗೆ ಅ ಅ ಅ ಗವರ್ನಮೆಂಟ್ ಇಂದ ದುಡ್ಡು ಹಾಕ್ಥೈರ್ಥಾರೆ.

ಬಾಡಿ ಗೆ ತುಂಬ ವ್ಯಾಯಾಮ ಆಗುತ್ತೆ ಯಾವಾಗಲೂ ದಪ್ಪ ಇರೋರು ಯಾವಾಗಲೂ ಬೊಜ್ಜು ಬಂದಿರೊತರ ಆ ಥರ ಏನು ಇರಲ್ಲ.

ವಾಹನಗಲ್ಲನ್ನ ಚೆಲ್ಸ್ಬೇಕೆಂದ್ರೆ ಪೆಟ್ರೋಲ್ ತುಂಬ ಮುಖ್ಯ.